ಅಂಗಡಿಯ ಒಳಗಡೆ ಅರ್ಗಲ್ಗಳಿದ್ದಾವೆ ಹಾಗೆ ಒಂದು ಟೇಬಲ್ ಕೂಡ ಇದೆ ಅಲ್ಲಿ.

ಇದು ಒಂದು ಅ ಮಷನ್ ಹೋಲಿವ ರೂಮ್ ಇದೆ.

ತೆ ಇಲ್ಲಿ ಎರಡು ಕಾರ್ ಗಳು ಕೂಡ ನಿಂತಿದ್ದಾವೆ.

ಆ ಕಡೆ ಮತ್ತು ಈ ಕಡೆ ಎರಡು ಗಿಡ ಕೂಡ ಹಚ್ಚಿದ್ದಾರೆ.

ಹಾಗೆ ಹೋಗಲಿಕ್ಕೆ ಎರಡು ದಾರಿ ಕೂಡ ಇದ್ದಾವೆ ಬರೋದ.

ಒಂದು ಕೆಫೆ ಇದೆ ಕೆಫೆ ಯ ಹೆಸರು ದ ಸಿಟಿ ಕೆಫೆ ಅಂತ ಬರೆದಿದ್ದಾರೆ.

ಹಾಗೆ ಆಕಡೆ ಒಬ್ಬ ಮನುಷ್ಯ ಇಕಡೆ ಒಬ್ಬ ಮನುಷ್ಯ ಕೂಡ ನಿಂತಿದ್ದಾನೆ.

ಹಾಗೆ ಅಲ್ಲಿ ಒಂದು ದೊಡ್ಡದಾದ ಲಾರಿ ಕೂಡ ಇದೆ.

ಅಲ್ಲಿ ದೂರದಲ್ಲಿ ಸ್ವಲ್ಪ ಮನೆಗಳು ಕೂಡ ಇದ್ದಾವೆ.

ಹಾಗೆ ಈ ಕಡೆ ಕೂಡ ಅದೇ ತರ ಮಾಡಿದ್ದಾರೆ ಮೇಲ್ಗಡೆ ಮೇಲ್ಗಡೆ ಕೂಡ ಅದೇ ತರ ಮಾಡಿದ್ದಾರೆ.

ಇದು ಒಂದು ಮೆಡಿಕಲ್ ಸ್ಟೋರ್ ಇದೆ ನೋಡ್ಲಿಕ್ಕೆ ತುಂಬ ಚನ್ನಾಗಿ ಕಾಣುತ್ತಿದ್ದೆ ಬಲೂನ್ಸ್ ನಿಂದ ಡೆಕೋರೇಷನ್ ಮಾಡಿದ್ದಾರೆ.

ಹಾಗೆ ಆ ಕಡೆ ಈ ಕಡೆ ದೊಡ್ಡದಾದ ಗಿಡ ಕುಡಗಳಿದ್ದಾವೆ.

ಹೊರಗಡೆ ಒಂದು ಸ್ಕೂಟಿ ಮತ್ತು ಬೈಕ್ ಕೂಡ ನಿಲ್ಲಿಸಿದ್ದಾರೆ.

ಯ ದೊಡ್ಡದಾದ ಗಿಡ ಕೂಡ ಇದೆ.

ಅಲ್ಲಿ ಬಹಳಷ್ಟ್ ಬಹಳಷ್ಟು ಚೇರ್ ಗಳಿದ್ದಾವೆ ಕೂತುಕೊಳ್ಳಲು ಹಾಗೆ ಟೇಬಲ್ ಕೂಡ ಇದೆ.

ಹಾಗೆ ಅಲ್ಲಿ ಇಲ್ಲಿ ಸ್ವಲ್ಪ ಜನ ನಿಂತಿದ್ದಾರೆ.

ಇದು ಒಂದು ಕಲ್ಯಾಣ ಮಂಟಪ ಇದೆ.

ಹಾಗೆ ಅಲ್ಲಿ ಶೆಲ್ಫ್ ಗಳಲ್ಲಿ ಎಣ್ಣೆ ಡಬ್ಬಿ ಸಾಬೂನು ಸೋಪು ಮೈಗೆ ಹಚ್ಚಿಕೊ ನೀರ್ ನಿರ್ಮ ಇದ್ದಾವೆ ಅಲ್ಲಿ.

ಇದು ಒಂದು ದುಕಾನ್ ಇದೆ ಮೇಲ್ಗಡೆ ತಡಗದ ಶೆಡ್ಡು ಕೂಡ ಇದೆ.

ಅಲ್ಲೇ ಪಕ್ಕದಲೇ ಒಂದು ಕಂಬ ಕೂಡ ಇದೆ.

ಬೋರ್ಡ್ ಹಾಕಿದ್ದಾರೆ ಈಶಾನ ಕರ್ನಾಟಕ ರಸ್ತೆ ಸಾರಿಗೆ ಸಂಸ್ಥೆ ಬೀದರ್ ಬಸ್ ಘಟನೆ ಎರಡು ಅಂತೆ.

ಅಲ್ಲಿ ಒಬ್ಬ ಮೀನನ್ನು ಮಾರುತಿದ್ದಾನೆ ಅಲ್ಲಿ ಬಹಳಷ್ಟು ಜನ ತಗೊಲಿಕ್ಕೆ ಬಂದಿದ್ದಾರೆ ಹಾಗೆ ಪಕ್ಕದಲ್ಲಿ ಒಬ್ಬಳು ಹೆಂಗಸು ಕುಂತಿದ್ದಾಳೆ.

ಹಾಗೆ ಅಲ್ಲಿ ಮೀನು ಹಾಗೂ ಹುಳಗಳು ಕೂಡ ಇದ್ದಾವೆ ಅವುಗಳು.

ಅಲ್ ಸ್ವಲ್ಪ ಇಲ್ ಸ್ವಲ್ಪ ಇಕ್ಕಿದ್ದಾರೆ ಟೇಬಲ್ ಮೇಲೆ ಕಂಪ್ಯೂಟರ್ ಕೂಡ ಇದೆ.

ಹಾಗೆ ಅಲ್ಲಿ ಸಿ_ಸಿ ಕ್ಯಾಮೆರಾ ಕೂಡ ಇದೆ.

ಮೇಲ್ಗಡೆ ಕುರ್ಕುರೆ ಚಿಪ್ಸ್ ಪಾಕಿಟ್ ಕೂಡ ಇದ್ದಾವೆ.